ಇದರೊಳಗಡೆ ನಾವು ಬಾತುಕೋಳಿ ಚಿತ್ರಾನ ನೋಡಕ್ ಕುಂತೀವ್ರಿ ಈ ಬಾತುಕೋಳಿಗಳು ನೋಡಕ್ ಬಿಳಿ ಬಣ್ಣದಾಗಿರ್ತಾವ್ರಿ.

ಈ ಬಾತುಕೋಳಿಗಳ ಕಾಲೆಲ್ಲ ಚಪ್ಪಟೆ ಆಗಿರ್ತಾವ್ರಿ ಈ ಕಾಲು ಚಪ್ಪಟೆ ಆಗಿರೋದ್ರಿಂದ ಅವು ನೀರು ಒಳಗಡೆ ಆರಾಮಾ--

ನಾವು ಇಲ್ಲಿ ಒಂದು ಪಬ್ ನ್ನು ನೋಡಕ್ ಕುಂತೇವರೀ.